ಇದು ಒಂದು ಕಟ್ಟಡ ನೀರ್ಮಾಣ ಮಾಡುತ್ತಿರುವ ಹಂತವಾಗಿದ್ದು ಜೆಲ್ಲಿ ಹಾಗು ಸೆಂಮೆಂಟ್ ನಿಂದ ಇದನ್ನು ಫೈಲ್ ಅಪ್ ಮಾಡುತ್ತಿರುವುದನ್ನು ನಾವು ನೋಡಬಹುದು.

ಹಾಗು ನೀರು ಇದರಲ್ಲಿ ಹಸಿರು ಬಣ್ಣದಿಂದ ಕಾಣಿಸುತ್ತಿದೆ.

ಇದು ಒಂದು ಚಿಕ್ಕದಾದ ಮತ್ತು ಹಳೆಯದಾದ ಬುಕ್ ಸ್ಟಾಲ್ ಆಗಿದೆ ಇದ್ದಕ್ಕೆ ನ್ಯೂ ಆದ್ಯ ಬುಕ್ ಎಂದು ಹೆಸರು ಇಡಲಾಗಿದೆ.

ಇದು ಒಂದು ಚಿತ್ರವಾಗಿದು ಇದರಲ್ಲಿ ಒಬ್ಬ ವ್ಯಕ್ತಿಯ ಆನೆಯ ಗೊಂಬೆ ಮೇಲೆ ಸೊಂಡಿಲು ಮೇಲೆ ಕುಳಿತು ಕೊಂಡು ಫೋಟೋ ತೆಗೆಸಿ ಕೊಳ್ಳುತ್ತಿರುವುದನ್ನು ನಾವು ನೋಡಬಹುದು.

ಇದು ಒಂದು ಉದ್ಯಾವನದ ರೀತಿ ಕಂಡುಬರುತ್ತಿದ್ದು ಅಂಚಿನಿಂದ ನೀರ್ಮಾಣ ಮಾಡಿರುವ ಗುಡಿಸಿಲಿನ ರೀತಿ ಕಾಣುವ ಮಂಟಪಗಳ ರೀತಿ ಕಾಣಬಹುದು.

ಇದು ಒಂದು ಚಿಕ್ಕದಾದ ಕೋಟೆಯ ರೀತಿ ಕಂಡುಬರುತ್ತಿದೆ ಇಲ್ಲಿ ಕಲ್ಲಿನಿಂದ ನಿರ್ಮಾಣವಾರುವ ಬಾಗಿಲನ್ನು ನೋಡಬಹುದು ಹಾಗೂ ಇಲ್ಲಿ ಮರಗಳು ಸಹ ಇವೆ ಇದನ್ನು ನೋಡಲು ತುಂಬಾ ಸುಂದರವಾಗಿದೆ.

ಇದು ಒಂದು ಸೀರೆ ನೈಯುವ ವಿಧಾನವಾಗಿದ್ದು ಇಲ್ಲಿ ಆರೆಂಜ್ ಹಾಗು ಗ್ರೀನ್ ಕಾಂಬಿನೇಷನ್ ನ ಸೀರೆಯನ್ನು ನೇಯುತ್ತಿದ್ದಾರೆ ಇದು ನೋಡಲು ತುಂಬಾ ಸುಂದರವಾಗಿ ಕಾಣಿಸುತ್ತಿದೆ.

ಇದು ಒಂದು ಶಾಪ್ ಆಗಿದ್ದು ಈ ಶಾಪ್ ನಲ್ಲಿ ಯಲ್ಲಾ ರೀತಿಯ ಬೆಳ್ಳಿ ಹಾಗು ತಾಂಬರಾ ಹಾಗು ಇತ್ತಾಳೆ ಐಟೆಮ್ಸ ಅನ್ನು ನೋಡಬಹುದು.